ಇಲ್ಲಿ ಅನೇಕ ಒಂದು ಹ್ಯಾಂಗರ್ ಗಳನ್ನು ಇಕ್ಕಿದ್ದಾರೆ ಈ ಹ್ಯಾಂಗರ್ ನಲ್ಲಿ ಅನೇಕ ಚಿಕ್ಕ ಮಕ್ಕಳ ಬಟ್ಟೆಗಳನ್ನು ಆ- ನೇತಾಕಿದಾರೆ.

ಇನ್ನ ಇಬ್ಬರೂ ದರ್ಶನ್ ಮಾಡತ್ತರ ಒಬ್ಬರು ನೀಲಿ ಕಲರ್ ಅರ್ವಿ ಹಾಕೊಂಡರ ಇನ್ನೊಬ್ಬರು ಕೆಂಪನ್ ಕಲರ್ ಅರ್ವಿ ಹಾಕೊಂಡರ.

ಇಲ್ಲಿ ಹದಿಮೂರು ಅರಿಶಿನ ಕಲರ್ ವ್ಯಾನ್ ಕಾಣತ್ತಾವ ರೈಟ್ ಸೈಡಿ ಗ್ ಒಂದು ವೆಹಿಕಲ್ ಲೆಫ್ಟ್ ಸೈಡಿ ಗ್ ಒಂದ್ ಬೈಕ್ ಅದ.

ಇಲ್ಲಿ ಒಂದು ಬ್ರಿಡ್ಜ್ ಅದ ಅದ್ರ ಕೆಳಗ ನಾಕ್ ಜನ ನಿಂತಾರ.

ಸೈಡಿ ಗಿ ಬ್ರಿಡ್ಜ್ ಇನ್ ಕೆಳಗ ಒಂದು ಸಣ್ ಕೆರಿ ಅದ.

ಅಲ್ಲಿ ಅನೇಕ ಬೈಕ್ ಗುಳ್ ನಿಂತಿದವೆ ಒಂದ್ ಆಟೋ ಸಹ ಇದೆ.

ಮತ್ತೆ ಕಂಬಗಳು ಕಾಣಿಸ್ತವೆ ಮತ್ತೆ ವೈರ ಇದೆ ಹಿಂದೆ ಒ- ಹಚ್ಚನ ಕಲರ್ ಗಿಡಗೋಳ ಇವೆ.

ಒಂದು ನೀಲಿ ಕಲರ್ ತಗಡದ ಮ್ಯಾಲ್ ಹಿಂದು ಗಿಡಗಳವ ಒಂದ್ ಸೈಡಿಗಿ ಡಬಲ್ ವಂಜಿಲ್ ಬಿಲ್ಡಿಂಗ್ ಅ--

ಅಲ್ಲಿ ಸಿಯೇಟ್ ಸೂಪರ್ ಗ್ರಿಪ್ ಅಂತ ಒಂದು ಬ್ಯಾನರ್ ಹಚ್ಚಿಂದದ ಕೆಳಗಡೆ ಜೆ_ಕೆ ಟೈಯರ್ಸ್ ಅಂತ ಹಚ್ಚಿದದ.

ಮತ್ತ ಇವರದು ಅಕ್ಕಪಕ್ಕದಾಗ ಗ್ವಾಡಿ ಛತ್ ಗಿ ಕಟ್ಟಿಗೆಗಳ್ ಹಚ್ಚಿಂದವ ಮತ್ತ ಸುತ್ತಮುತ್ತ ಗೋಡಿ ಅದ.

ಇಲ್ಲಿ ಹಿಂದುಸ್ತಾನಿ ಟೂ ವೀಲರ್ ಸರ್ವಿಸ್ ಸೆಂಟರ್ ಅಂತ ಬರ್ದಿನ್ದದದ ಇಲ್ಲಿ ಟೈಯರ್ಗಳೆಲ್ಲ ಜೋಕಿಂದವ ಒಳಗ ಪಾನುಗುಳ್ ಇಕ್ಕಿಂದವ ಟೈರ್ಗುಳವ.

ಇದು ಒಂದು ಹೋಟೆಲ್ ಅದಇಲ್ಲಿ ನಾಕ್ ಜನ ಟಿ-ಶರ್ಟ್ ಹಾಕೊಂಡ್ ನಿಂತರ ಒಬ್ಬ ಸ್ವೇಟರ್ ಹಾಕ್ಯನ.

ಇದು ಒಂದು ಗುಡಿಯದ ಅರಿಶಿನ ಕಲರ್ ಮತ್ತು ಆರೆಂಜ್ ಕಲರ ದಾಗ ಅದ.

ಮತ್ತ ಇಲ್ ಹೊರಗ ಒಬ್ಬ ಹುಡ್ಗ್ ನಿಂತಾನ ಈ ವ- ವೈಟ್ ಕಲರ್ ಬೌಂಡರಿ ಅದ.

ಸೈಡಿಗಿ ಶೋ ಗಿಡಗೋಳ ಇಕ್ಕಿಂದವ ಒಂದು ಗ್ಯಾಸ್ ಟ್ಯಾಂಕ್ ಅದ.

ಆ ಸೈಡ್ ಇಗಿ ಒಂದು ಫೋಟೋ ಅದ.

ಕೆಳಗೊಂದು ರೆಡ್ ಕಲರ ದ ಒಂದ್ ಚಾಪಿ ಹಾಸ್ಯನ ಆದ್ರು ಮೇಲೆ ಸಣ್ಣ ಮೀನು ಬರಿ ಕಣ್ ಮೀನು ಹಾಕ್ಯನ ಸೈಡ ಗೆ ಒಂದು ತಕಡಿ ಅದ.

ಬ್ಲಾಕ್ ಕಲರ್ ಟ್ರೇ ಮ್ಯಾಲ ಒಂದ್ ಫುಡ್ ಇಕ್ಕಿಂದ ಅದ ಇಲ್ಲಿ ನಾಲ್ಕು ಲೆಗ್ ಪೀಸು ಒಂದು ಗ್ರೀನ್ ಕಲರ್ ಚಟ್ನಿ ಎಲ್ಲೋ ಕಲರ್ ಲೆಗ್ ಪೀಸ್ ಇಕ್ಕಿಂದ ಅದ.

ಮತ್ತು ಒಬ್ಬ ಪೆಟ್ರೋಲ್ ಹಾಕ್ಲಾತ್ತನ ಮತ್ತ ಇಲ್ಲಿ ಒಂದು ಪೆಟ್ರೋಲ್ ಹಾಕೋ ಮೆಷಿನ್ ಅದ ಮತ್ತ ಮ್ಯಾಲ್ ಲೈಟ್ ಗಳವ ಸೈಡಿಗೆ ಪಿಲ್ಲರ್ ಗಳವ.

ಮತ್ ಅದ್ರ ಬಾಜು ಒಂದು ಒಣಕೊಗಿನ್ ಗಿಡ ಆದ ಮತ್ ಒಂದು ಬ್ಯಾನರ್ ಅದ ಮತ್ ಲೈಟ್ ಗಳು ಜೋಗಿಕಿಂದಾವ.

ಈ ಬಾಕ್ಸ್ ಗೋಳದಾಗ ಅನೇಕ ಗ ಚಿತ್ರಗೋಳ ತೆಗೆದಿಂದ ಅದ.

ಈ ಬಾಕ್ಸ್ ಮ್ಯಾಲೆ ಒಂದು ಕಬ್ಬಿಣದು ಸ್ಟೀಲ್ ರಾಡ್ಗಳು ಜೋಯ್ಕಿಂದದೆ ಇದರ ಸುತ್ತ ಎಲ್ಲ ಕಲ್ಲುಗಳಿವೆ.

ಇದು ಒಂದು ಗುಡಿ ಅದ ಇದು ಆರೆಂಜ್ ಕಲರ್ ಸುತ್ತಮುತ್ತ ಜಾಲಿ ಅದ ಇಲ್ಲಿ ಇಬ್ಬರು ಗಂಡ್ಸುರು ನಡದಾರ.

ಮತ್ ಕೆಲುವ್ ಜನ ಇಲ್ ಸೈಡಿ ಗಿ ನಿಂತಾರ.

ಈ ದುಕಾನ್ ಒಳಗ ನಾಕು ಬ್ಯಾಗ್ ಗುಳ್ ಜೋಳಾಕ್ಯಾರ ಅವು ರೆಡ್ ಕಲರ್ ದಾಗವ.

ಮ್ಯಾಲ್ ರ್ಯಾಕಿನಾಗ ಕ್ಯಾಡ್ಬರಿ ಚಾಕಲೇಟ್ ಗುಡ್ಡೇ ಬಿಸ್ಕುಟ್ಸ್ ಮತ್ತ್ ಉಪ್ಪಿನ್ಕಾಯಿ ಡಬ್ಬಿಗಳು ಮತ್ತ್ ಬೇರೆ ಬೇರೆ ಚಾಕಲೇಟ್ಸ್ ಗಳು ಹಾಕ್ ಇಕ್ಯಾರ.

ಕೆಲವರು ಕುಂತರ ಇನ್ನಿಬ್ಬರ ಒಳಗ ನಡ್ದಾರ ಸುತ್ತಮುತ್ತ ಅ ಕೆಂಪನ್ ಕಲರ್ ಬೌಂಡ್ರಿ ಅದ.